ಹಲವಾರು ಬುಕ್ಸ್ ಗಳು ಸಹಿತಾ ಕಾಣ್ತಾ ಇದಾವೆ.

ಹಾಗು ಎರಡು ದೊಡ್ಡದಾದ ಕಲ್ಲುಗಳನ್ನು ನೋಡಬಹುದು.

ಒಂದು ದೇವಾಲಯವಾಗಿದೆ ಇಲ್ಲಿ ಒಬ್ಬ ಮಹಿಳೆಯು ಭಾಷಣವನ್ನು ಮಾಡ್ತಾ ಇದ್ದಾಳೆ ಇದು--

ಮಹಿಳೆಯು ಭಾಷಣವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕುರ್ಚಿಗಳನ್ನು ನೋಡಬಹುದು ಇಲ್ಲಿ--

ಗು ಸಣ್ಣ ಸಣ್ಣ ಕಲ್ಲುಗಳನ್ನು ಕಾಣಬಹುದು.

ಇಲ್ಲಿ ವಯರನ್ನು ನೋಡಬಹುದು ಒಬ್ಬ ಮಹಿಳೆ ಸ್ಲಿಪ್ಪರ್ ಹಾಕಿಕೊಂಡು ನಿಂತಿದ್ದಾಳೆ.

ಒಣಗಿದ ಮರವನ್ನು ನೋಡಬಹುದು ಹಾಗು ಒಂದು--

ಇದು ಒಂದು ಬೊಕ್ಕೆಗಳು ಮಾರುವ ಸ್ಥಳವಾಗಿದೆ.

ಹಾಗು ಇಲ್ಲಿ ಸಣ್ಣ ಸಣ್ಣ ಹೂವಿನ ಮರಗಳು ಹಾಗು ಹುಲ್ಲಿನ ಮರಗಳು ಮತ್ತು ಹಲವಾರು ಗಿಡಗಳು ಸಿಗುತ್ತವೆ.

ಇವು ಕಬ್ಬಿಣದ ವಸ್ತುಗಳಂತ ಹೇಳಬಹುದು ಇಲ್ಲಿ--

ದೇವಿಯ ಫೋಟೋ ವನ್ನು ನೋಡಬಹುದು ಹಾಗೂ ಸಣ್ಣ ಸಣ್ಣ ಲೈಟ್ ಗಳನ್ನು--

ವೇಟ್ಟಿಂಗ ಮಿಷನ್ ಮಾಲಿ ಪಾಪು.

ಇದು ಕಾರಿನ ಚಿತ್ರವು ಸಹಿತ ಕಾಣ್ತಾ ಇದೆ.

ನೋಡಬಹುದು ಹಾಗು ಒಂದು ಟೇಬಲ್ ಗಳ ಸಹಿತ--

ಹಾಗು ಉಲ್ಲುಗಳನ್ನು ಕಾಣಬಹುದು ಹಾಗು ಒಂದು--

ಇದು ಒಂದು ಯಾವುದೇ ಶುಭ ಸಂಭ್ರಮವಾಗಿದೆ.

ಬ್ಲಡ್ಡಿ ನ ಸಾಮರ್ಗಿಗಳು ಇವೆ ಹಾಗು ಇಲ್ಲಿ ಕಂಪ್ಯೂಟರ್ ಮಸಿನ್ಸ್ ಗಳು ಇವೆ.

ಹಾಗು ಟೇಬಲ್ ಇದೆ ಹಾಗು ಇಲ್ಲಿ ಒಬ್ಬ ಯ--

ಇದು ಒಂದು ಮುಸ್ಲಿಮ್ ಸಮುದಾಯದ ದೇವಾಲಯವಾಗಿದೆ ಆ ದೇವಾಲಯದ ಹಿಂದೆ ಒಂದು ಸಣ್ಣ ದೇವಾಲಯವಿದೆ.

ಹಾಗು ಒಂದು ದೊಡ್ಡದಾದ ಬೆಡ್ಡನ್ನು ನೋಡಬಹುದು ಹಾಗು ಒಂದು ಫ್ಯಾನ್ ಸಹಿತ ನೋಡಬಹು--

ಇಲ್ಲಿ ವ್ಯಕ್ತಿಗಳು ಊಟ ಮಾಡುವುದನ್ನು ನೋಡಬಹುದಾಗಿದೆ.

ಹಾಗು ಕಾಲೇಜು ತುಂಬ ದೊಡ್ಡದಾಗಿದೆ ಹಾಗು ಗಿಡ ಮರಗಳನ್ನು ಕಾಣಬಹುದು ಹಾಗು --

ಹಾಗು ಉಸುಗು ಹಾಗು ಪೈಪು ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ.

ಹಾಗೂ ಮರವನ್ನು ನೋಡಬಹುದು ಇಲ್ಲಿ ವಿದ್ಯುತ್.

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ ಹಾಗೂ ಒಂದು ಕಬ್ಬಿಣದ.

ಹಾಗು ಒಂದು ಮರವನ್ನು ನೋಡಬಹುದು ಹಾಗು ಬೈಕನ್ನು--

ವೈರ್ಸ್ ಗಳನ್ನು ನೋಡಬಹುದು ಹಾಗು ಬಿಲ್ಡಿಂಗ್ ಗಳು ಇವೆ ಸಣ್ಣ ಸಣ್ಣ ಗಿಡಗಳು ಹಾಗು ದೊಡ್ಡದಾದ ಮರವಂದು ಕಾಣ್ತಾ ಇದೆ.

ಅತ್ಯಂತ ದೊಡ್ಡದಾದ ಒಂದು ಹಾಲಿನ ಮರ ಕಾಣ್ತಾ ಇದೆ ಇಲ್ಲಿ ಕುಂದ್ರಲು--

ನೋಡಬಹುದು ಮತ್ತು ಸಣ್ಣ ಸಣ್ಣ ಗಿಡಗಳನ್ನು ನೋಡಬಹುದು ಇಲ್ಲಿ ದುಂಡಾಕಾರದ ಒಂದು ಗೋಳಾಕಾರದ ಒಂದು ವಸ್ತುವಿದೆ ಅಂಗು ಕಾರ ನ್ನ ನೋಡಬಹುದು.